ಮತ್ತೆ ಹುಡುಗಿ ಎಲ್ಲರನ್ನೂ ಕೂಡ ಲಂಚು ಮಾಡ್ತಾರೆ ಬ್ರೇಕ್ ಟೈಮಲೆಲ್ಲಾ ಬಂದು ವಾಕ್ ಮಾಡ್ಕೊಂಡು ಹೋಗ್ತಾರೆ.

ಅಲ್ಲಿ ನಾವು ಸ್ವಲ್ಪ ಹೋದರೆ ನಮಗೆ ಕಡಿಮೆ ಟೈಪಲ್ಲಿ ಯಾವತ್ತು ಅಂದ್ರೆ ಅಹ್ ಅಹ್ ಕಾರ್ಡ್ ತರ ಸ್ವೈಪ್ ಇರ್ತಿತ್ತು ಅವರಿಗೆ ಇಷ್ಟು ಕಡಿಮೆ ಅಂತ

ತುಂಬ ಅಂದ್ರೆ ಔಟ್ ಸೈಡ್ ಎನಿ ಎಂತ ಹೋಟೆಲ್ ಕರ್ಕೊಂಡು ಹೋದ್ರೆ ತುಂಬಾ ದಿನದ ಅಂದ್ರೆ ಗೋಬಿ ಔಟ್ಸೈಡ್ ಆದರೆ ಸರಿ ಮನೆ ಮನೆ.

ಚಿಕ್ಮಕ್ಕಳಿಗೆ ಅಂದ್ರೆ ಇಷ್ಟ ಆಗುತ್ತೆ ಇನ್ನ ಅದು ಅಂದ್ರೆ ಫುಡ್ ಮಾಡ್ಕೊಂಡು ಹೋಗಿ ತಿನ್ನದು ಆಮೇಲೆ ನೀರಲ್ಲಿ ಆಡೋದು ಚೆನಾಗಿರುತ್ತೆ

ಇದರಲ್ಲೆಲ್ಲಾ ಅವರದು ಫೋಟೋಸ್ ಇದ್ದೇ ಇರುತ್ತೆ ಮತ್ತೆ ಅದು ಸ್ಟ್ಯಾಚು ಕೂಡಾನು ಇರುತ್ತೆ ಮೈಸೂರಲ್ಲಿ ಇದೆ ಅದು ಸ್ಟ್ಯಾಚು

ಸ್ಕೂಲ್ ಡೇಸ್ ಅಲ್ಲಿ ಹೋಗಿದ್ವಿ ಜೋಗ ಫಾಲ್ಲ್ಸು ಅಲ್ಲಿ ಚೆನ್ನಾಗಿತ್ತು ಮೇಲಿಂದ ನೀರ್ ಬಿಳ್ತಿತು ಚೆನ್ನಾಗಿದೆ ಮತ್ತೆ ಅಲ್ಲೆಲ್ಲ ಮೆಟ್ಲು ಹತ್ತುಕೊಂಡು__